ಈ ಚಿತ್ರದಲ್ಲಿ ಸಿಮೆಂಟ್ ಬಣ್ಣದ ಒಂದು ಟ್ಯಾಂಕರ್ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಒಂದು ಟಿ_ವಿ ಕಾಣಿಸುತ್ತಿದೆ.

ಆಟದ ಮೈದಾನ ಇದೆ ಒಂದು ಬಿಲ್ಡಿಂಗ್ ಇದೆ ಮಣ್ಣು ಇದೆ.

ಬಟ್ಟೆ ಅಂಗಡಿ ಯಾಗಿದೆ ಬಟ್ಟೆಯ ಅಂಗಡಿಯ ಗೊಂಬೆಗಳಿದ್ದಾವೆ.

ಗಿಡಮರಗಳು ಕಾಣಿಸುತ್ತಿವೆ ಗುಡ್ಡ ಬೆಟ್ಟಗಳು ಕಾಣಿಸುತ್ತಿವೆ ಮೋಡ ಕಾಣಿಸುತ್ತಿದೆ.

ಬೇಲ್ ಎಂದು ಬರೆದಿರುವ ಬಾಕ್ಸ್ ಇದೆ ಟೈಲ್ಸ್ ಕಾಣುತ್ತಿವೆ ರೆಸ್ಟೋರೆಂಟ್ ವೆಸ್ಟೆರ್ನ್ ಟಾಯ್ಲೆಟ್ಸ್ --

ಳೆದ ಕಂಬಿಗಳು ಕಾಣಿಸುತ್ತಿವೆ ಟೈಲ್ಸ್ ಇದ್ದಾವೆ.

ಈ ಚಿತ್ರದಲ್ಲಿ ನಾವು ಮಂದಿರ ಎಂದು ಬರೆಯಲಾಗಿದೆ.

ಒಬ್ಬರು ಫೋಟೋ ತೆಗೆಯುತ್ತಿದ್ದಾರೆ ಎರಡು ನೀರಿನ ಬಾಟಲಿಗಳಿದ್ದವೆ ಕೆಂಪು ಬಣ್ಣದ ಡಕ್ ಇದೆ.

ಸುಮಾರು ನೂರಕ್ಕೂ ಅಧಿಕ ಕಪ್ ಗಳನ್ನು ನೋಡಬಹುದು ಬಿಳಿ ಬಣ್ಣದ ಕಪ್ಪಿದ್ದಾವೆ.

ಗಾಜಿನ ಬಾಗಿಲು ಕಾಣಿಸುತ್ತದೆ ಟೈಲ್ಸ್ ಗಳು ಕಾಣಿಸುತ್ತಿದ್ದಾವೆ.